ಇಲ್ಲಿ ತುಂಬಾ ಜನ ನಿಂತ್ಕೊಂಡಿದ್ದಾರೆ ಇಲ್ಲೊಂದ್ ಹುಡುಗ ತಲೆಗೇ ಪೇಟಾ ಕಟ್ಟಿದಾನೆ. ಇಲ್ಲಿ ಮತ್ತೆ ಯಲ್ಲಾ ಡ್ರೆಸ್ ಮಾಡ್ಕೊಂಡಿರುವಂತ ಹುಡುಗಿಯರ ಇದಾರೆ. ಒಂದ್ ಇಬ್ಬರು ಮೂರ್ ಜನ ಹುಡುಗುರ್ ಕೈಯೆಲ್ಲ ಮೊಬೈಲ್ ಹಿಡ್ಕೊಂಡಿರವ್ ಒಬ್ಬರು ಫೋನ್ ಅಲ ಮಾತಾಡ್ತಿದ್ದಾರೆ.

ಇದು ಬಂಡೆಕಲ್ಲಿನಲ್ಲಿ ಇರುವಂತಹ ದೇವಸ್ಥಾನ ಅನ್ಸುತ್ತೆ ಮೇಲೆ ಇಲ್ಲಿ ಹೂವಿನ ಹಾರ ಡೆಕೋರೇಟ್ ಮಾಡ್ಯಾರ್ .

ಇಲ್ಲೊಬ್ಬ ಬ್ಲಾಕ್ ಕಲರ್ ಶರ್ಟ್ ಹಾಕೊಂಡು ಹೆಡ್ ಫೋನ್ಹಾಕ್ಕೊಂಡಿದ್ದಾರೆ ಹಣೆ ಮೇಲೆ ತಿಲಕ ಇಟ್ಕೊಂಡಿದ್ದಾರೆ ನೀರಿನ ಬಾಟಲ್ ಇಟ್ಕೊಂಡಿದ್ದಾರೆ ಹಿಂದುಗಡೆ ಒಂದುಹೆಂಗಸ ಕುಂತಿದ್ದಾರೆ .

ಮರ ಗಿಡಗಳೆಲ್ಲ ಇವೆ ಇಲ್ಲಿ ಆಕಾಶದಲ್ಲಿ ಕಲರ್ ಹಳದಿ ಕಲರ್ ಮತ್ತು ಕಾಫಿ ಕಲರಲ್ಲಿ ಬಣ್ಣ ಎಲ್ಲಾ ಕಾಣ್ತಾ ಇದೆ ಇಲ್ಲಿ --

ಇದೊಂದು ಕಾಡ್ ತಾರಾ ಕಾಣ್ತಿದೆ ಇಲ್ಲೊಂದಿಬ್ಬರು ನಿಂತ್ಕೊಂಡಿದ್ದಾರೆ ಬ್ಯಾಗ್ ಅಲ್ಲಿ ಇಲ್ಲಿ ಒಬ್ಬರು ಬ್ಯಾಗ್ ಹಾಕೊಂಡಿ.

ಇಲ್ಲೊಂದು ನದಿ ಇದೆ ನದಿ ಹತ್ರ ಕಟ್ಟೆ ಇದೆ ಪಕ್ಕದಲ್ಲಿ ಒಬ್ಬರು ನಿಂತಿದ್ದಾರೆ ಶು ಕೊಂಡಿದ್ದಾರೆ ಟೋಪಿ ಹಾಕ್ಕೊಂಡಿದ್ದಾರೆ ಜರ್ಕಿನ್ ಹಾಕ್ಕೊಂಡಿದ್ದಾರೆ ದೂರದಲ್ಲಿ ಗಿಡಮರಗಳೆಲ್ಲಾ ಕಾಣುತ್ತಿದ್ದಾವೆ .

ಆಮೇಲೆ ಆಕಾಶದಲ್ಲಿ ವೈಟ್ ಕಾಣಸ್ತಿದೆ ಎರಡ ಗೆರೆ ಇದೆ ರೋಡ್ ತರ --

ಇಲ್ಲಿ ದೊಡ್ಡದು ಕಾಂಪೌಂಡ್ ಇದೆ ಆ ಕಾಂಪೌಂಡ್ ಸುತ್ತಲು ಇಟ್ಟಿಗೆ ಯಲಿ ಕಟ್ಟಿದಾರೆ ಮತ್ತೆ ಹೆಸರು ತರ ಪರದೆ ಎಲ್ಲ ಕಟ್ಟಿದ್ದಾರೆ .

ಇಲ್ಲೊಂದು ಹೋಟೆಲ್ ಅಂತ ಅದ ದೊಡ್ಡ್ ಹೋಟೆಲ್ಲು. ಇಲ್ಲಿ ಹೊರಗಡೆ ಎಲ್ಲ ಗಿಡ ನೆಟ್ ಆಮೇಲೆ ಟೈಲ್ಸ್ ಹಾಕ್ಯಾರ. ಇಲ್ಲೊಂದು ವೈಟ್ ಬೋರ್ಡ್ ಇಟ್ಟಿದಾರೆ ಅಲ್ಲೇನೋ ಬರ್ದಿದಾರೆ.

ಮತ್ತ್ ಹಿಂದ್ಗಡೆ ಹಳದಿ ಕಲರ್ ಇಂದು ಏನೋ ಕಾಣ್ತಿದೆ ಮತ್ತ್ ಇಲ್ಲಿ ಲೈಟ್ಗಳು ಕಾಣಿಸು ಲೈಟ್ ಇದೆ ಅಲ್ಲಿ. ಅಲ್ ಪಾಟ್ ಇದೆ. ಇಲ್ಲಿ ಸುತ್ತಲೂ ಕಬ್ಬಿಣ --

ಇದರಲ್ಲಿ ಮತ್ತೆ ಕಲರ್ ಇಂದ ಮಾಡಿದರೆ ಆದ್ರ ಪಕ್ಕದಲ್ಲಿ ಒಂದ್

ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡಿತಾ ಇದೆ ಆಗಲೇ ಬಿಲ್ಡಿಂಗ್ ಮುಗಿಯುವ ಟೈಮ್ ಬಂದಿದೆ ಇಲ್ಲಿ ಮುಂದ್ಗಡೆ ಎಲ್ಲ ಕೋಲು ಹಾಕಿದ್ದಾರೆ.

ಇಲ್ಲೊಂದು ಹಸು ಇದೆ. ಅಹ್ ಒಂದು ಅಲ್ಲಿ ಬುಟ್ಟಿಯಲ್ಲಿ ಮೇವಿಕ್ಕಿದ್ದಾರೆ. ಅದಕ್ಕೆ ಹಸಿರು ಕಲರ್ ಇಂದು ದಾರದಿಂದ ಮೂಗದಾನ ಕಟ್ಟಿದ್ದಾರೆ.